ಇಲ್ಲಿ ನಾವು ವಾಹನದ ಬಹಳಷ್ಟು ಗಾಲಿಗಳನ್ನು ನೋಡಬಹುದು.

ಬೆಂಚ್ ಗಳನ್ನು ಕಾಣಬಹುದು ಆ ಬೆಂಚ್ ಗಳಿಗೆ--

ಒಂದು ಅಂಗಡಿಯಾಗಿದೆ ಕ್ವೀನ್ ಬ್ಯೂಟಿ ಸಲೂನ್ ಎಂಬ ಹೆಸರನ್ನು ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಬರೆದು ಹಾಕಿದ್ದಾರೆ.

ಇಲ್ಲಿ ಜನಶ್ರೀ ಸೈಬರ್ ಕೆಫೆ ಎಂಬ ಬೋರ್ಡನ್ನು ನಾವು ನೋಡಬಹುದು.

ನಾಲ್ಕು ಜನ ಮೀನನ್ನು ಕೊಯ್ ಕೊಯ್ಯುವ ದೃಶ್ಯವನ್ನು ನಾವು ನೋಡಬಹುದ--

ಅವರ ಹಿಂದೆ ಎರಡು ಕೆಂಪು ಡಬ್ಬಿಯನ್ನು ನೋಡಬಹುದು.

ಟೀವಿಯ ಮುಂದೆ ಒಂದು ಸೋಫಾ ಇದೆ.

ಬಾಗಿಲ ಮೇಲೆ ಎರಡು ಲೈಟ್ ಗಳಿವೆ.

ಮನೆಯ ಮುಂದೆ ಕಟ್ಟಿಗೆಯ ಮಂಚವನ್ನು ಇಟ್ಟಿದ್ದಾರೆ ಮಂಚದ ಮೇಲೆ ಒಂದು ಬೆಡ್ ಇದೆ.

ಪಿಂಕ್ ಕಲರ್ ಮತ್ತು ನೀಲಿ ಕಲರ್ ಡ್ರೆಸ್ ಹಾಕಿದ್ದಾರೆ.

ಇಲ್ಲಿ ಹತ್ತಲು ಕೆಬ್ಬಿಣದ ರ್ ಕೆಬಿನ್ ಮೆಟ್ಟಿಲುಗನ್ನು ಮಾಡಲಾಗಿದೆ.

ಮಿಷಿನ್ ಮುಂದೆ ಒಂದು ತೆಂಗಿನ ಮರ ನಿಂತ್ ಮರ ಇದೆ ಸುತ್ತಲು ಧೂಳು ನಿಂತಿದೆ.

ದೂರದಲ್ಲಿ ದೇವಸ್ಥಾನ ಮನೆಗಳು ನಾವು ನೋಡಬಹುದು.

ಬಟ್ಟೆಯನ್ನು ಧರಿಸಿದ್ದಾರೆ ಮತ್ತು ಭರತನಾಟ್ಯ ಮಾಡಿರುವುದಕ್ಕೆ ಪ್ರೈಜ್ ಅನ್ನು ಇಸ್ ಇಸ್ ತೆಗೆದುಕೊಳ್ಳುತ್ತಿದ್ದಾರೆ.

ನೀಲಿ ಬಣ್ಣದ ವಯರ್ ಇಲ್ಲಿ ಬಿದ್ದಿದೆ ಇಲ್ಲಿ ಒಬ್ಬ ಮನುಷ್ಯ ಯಾವುದೊ ವಸ್ತ ಕನ್ನಡಿ ತರ ವಸ್ತುವನ್ನು ಹಿಡಿದುಕೊಂಡಿದ್ದಾನೆ ಅವನು ಕೆಂಪು ಬಟ್ಟೆಯನ್ನು ಧರಸಿದ್ದಾನೆ.

ಈ ಚಿತ್ರದಲ್ಲಿ ಇಬ್ಬರು ಮನುಷ್ಯರು ಇಬ್ಬರು ವ್ಯಕ್ತಿಗಳನ್ನು ಕಾಣಬಹುದು.

ಚಿತ್ರದಲ್ಲಿ ಅಂಗಡಿಯನ್ನು ಕಾಣಬಹುದು ಅಂಗಡಿಯ ಮೇಲೆ ಅಮೂಲ್ ಎಂಬ ಹೆಸರನ್ನು ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಬರ್ದಿದ್ದಾರೆ.

ಮೂವರು ಹೆಣ್ಣು ಮಕ್ಕಳು ಅವರು ಗಂಡು ಮಕ್ಕಳು ಹೊರಗೆ ನಿಂತಿದ್ದಾರೆ ಅಂಗಡಿಯ ಒಳಗೆ ಒಬ್ಬ ಯುವಕ ನಿಂತಿದ್ದಾನೆ.

ಮತ್ತು ಎರಡು ಎ_ಸಿ ಗಳನ್ನು ನೋಡಬಹುದು.

ಇಲ್ಲಿ ನಾವು ಕಿಡ್ಕಿಯನ್ನು ನೋಡಬಹುದು ಬಾಗಿಲ ಮುಂದೆ ಮೂರು ಚೇರುಗಳನ್ನು ನಾವು ಕಾಣಬಹುದು.

ಇಲ್ಲಿ ನಾವು ಊಟದ ಪದಾರ್ಥವನ್ನು ಬಹಳಷ್ಟು ಕಾಣಬಹುದು.

ಇಲ್ಲಿ ನಾವು ಮೂರು ಬಟ್ಟಲುಗಳು ಎರಡು ಚಮಚಗಳನ್ನು ತಟ್ಟೆಯಲ್ಲಿ ಕಾಣಬಹುದು.